ರೊಕ್ಕ ತೊಗೊಳಕ್ಕ ಅಷ್ಟು ರೊಕ್ಕದ ಅವಶ್ಯಕತೆ ಅದ ಬ್ಯಾಂಕಿನ್ ಹೊರೆ ಕಮ್ಮಿ ಮಾಡಿ ಅನ್ನುಸ್ಕ್ಲತದ ಎ.ಟಿ.ಎಂ ಗಳು ಒಂದೂ --

ಯಾವುದೋ ಒಂದು ಪ್ರದೇಶದ ಇಲ್ಲಿ ಗಾಡಿಗಳು ಇದವುಯಾವುದೋ ಒಂದು ಟೆಂಪೂ ಆಟೋ ಅದರೊಳಗ ಜನರು ಹೋಗ್ತಿದ್ದಾರೆ ನೋ ಎಂಟ್ರಿ ಅಂತ ಬೋರ್ಡ್ ಹಾಕಿದ್ದಾರೆ

ಆಮೇಲೆ ಅದಕ್ಕೆ ಸ ಸಬಾರ್ಡಿನೇಟ್ ಆಗಿ ಅವ್ರ ಆಫೀಸರ್ ಅದಕ್ಕೆ ಏನೋ ಸಜೆಸ್ಟ್ ಮಾಡ್ತಾ ಇದ್ದಾರೆ ಏನೋ ಡಿಸ್ಕಶನ್ ನಡಿತ್ತಾ ಇದೆ ಮೀಟಿಂಗ್ ಮಾಡ್ಲ ಕತ್ತರ್ ಇಲ್ಲಿಅವ್ರು.